ಆಹ್ಹ್ ಇಲ್ಲಿ ಒಬ್ಬ ಎಲೆಕ್ಟ್ರಿಕಲ್ ಕೆಲಸ ಮಾಡುತ್ತಿರುವ ದ್ರಶ್ಯವನ್ನು ನಾವು ನೋಡುತ್ತಿದ್ದೇವೆ.

ಇಲ್ಲಿ ಇಬರು ವಯಸದಂತಹ ಮಹಿಳೆಯರು ಆಹ್ಹ್ ತಲೆಯ ಮೇಲೆ ಬುಟ್ಟಿಗಳನ್ನು ಹೊತ್ತುಕೊಂಡು ನಡೆಯುತ್ತಿದ್ದಾರೆ.

ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸ್ಥಳವಾಗಿ ಕಂಡು ಬರುತ್ತಿದೆ ಇದು ಪುರಾತನವಾದ ಒಂದು--

ಹಾಗು ಆಹ್ಹ್ ಆಹ್ಹ್ ಸಾಕಷ್ಟು ರೀತಿಯ ಅಂಗಡಿಗಳನ್ನು ಕಾಣುತ್ತಿದ್ದೇವೆ-- ಇಲ್ಲಿ ಸಾಕಷ್ಟು ಜನರು ಸಹ ಇರುವುದನ್ನು ಜನರು ಉಪಯೋಗ ಮಾಡುವಂತಹ ಒಂದು ವಸ್ತುಗಳಾಗಿ ಕಂಡುಬರುತ್ತಿದೆ.

ಕೆನರಾ ಬ್ಯಾಂಕ್ ಇದೊಂದು ಜನ ಸಾಮನ್ಯರಿಗೆ ಒಂದು ಉಪಯೋಗವಾಗುವಂತಹ ಆಹ್ಹ್ ಗವರ್ನಮೆಂಟ್ ಬ್ಯಾಂಕ್ ಆಗಿರುತ್ತದೆ ಇದು ಇಲ್ಲಿ ಹಣದ ವಿನಿಯೋಗವು ತುಂಬಾ ಸುರಕ್ಷಿತ ಹಾಗು ತುಂಬಾ ನಿಯಮಗಳ ಅನ್ವಯವನ್ನು ಹೊಂದಿರುತ್ತದೆ.

ಆಹ್ಹ್ ಇಲ್ಲಿ ನಾವು ಪ್ರಶಾಂತವಾದ ಒಂದು ವಾತಾವರಣವನ್ನು ಕಾಣುತಿದ್ದು ಇಲ್ಲಿ ಸಾಕಷ್ಟು ಮರಗಳನ್ನು ಸಹ ನಾವು ಕಾಣಬಹುದಾಗಿದೆ.

ಆಹ್ಹ್ ಇಲ್ಲಿ ನಾವು ಆಹ್ಹ್ ಒಂದು ದೃಶ್ಯವನ್ನು ಕಾಣುತ್ತಿದ್ದೇವೆ ಈ ದೃಶ್ಯದಲ್ಲಿ ಬಂಡೆಯ ಒಳಗಡೆ ಒಂದ್ ಬಾವಿ ಆಕಾರದ ಆಕೃತಿಯಲ್ಲಿ ನೀರು ತುಂಬಿರುವ ಹೊಂಡವನ್ನು--

ಇಲ್ಲಿ ಒಂದು ನೀರಿನ ಹೊಂಡವನ್ನು ಕಾಣುತ್ತಿದ್ದೇವೆ.